ಅಹ್ ನಾವ್ ಏನ್ ಬೇಕಾದ್ರು ಬಟ್ಟೆಗಳು ಶಾಪ್ ಮಾಡಬಹುದು ಝುರಿಓ ಕೂಡ ಇದೆ ಮತ್ತೆ ತಿನಕ್ಕೆ ಕೆ _ಎಫ್ _ಸಿ ಹಾಟ್ ಚಿಕನ್ ಎಲ್ಲ ಸಿಗುತ್ತೆ ಸೊ ಡೇ ನ ಇಲ್ಲಿ ಸ್ಪೆಂಡ್ ಮಾಡಬಹುದು

ಅಹ್ ಸ್ಕಿನ್ ಇನ್ಫೆಕ್ಷನ್ ಬೇಗ್ ಕ್ಯೂರ್ ಮಾಡ್ತಾರೆ ಹಾಸ್ಪಿಟಲ್ ಹೋಗಿ ತೋರಿಸ್ಕೊದು ಒಳ್ಳೇದು ಮತ್ತೆ ಇವ್ರು ಪಕ್ಕನೆ ಮೆಡಿಕಲ್ ಸ್ಟೋರ್ ಇದೆ ಅವರು ಏನಾದ್ರು ಮೆಡಿಸಿನ್ಸ್ ಬರೆದರೆ ಪಕ್ಕದಲೇ ಮೆಡಿಕಲ್ ಸ್ಟೋರ್ ಹೋಗಿ ತರ್ಬಹುದು

ಹೂ ಹಾಕೋಕೆ ಸೀರೆ ಇಲ್ ತಗೋಬೋದು ಸೀರೆ ಅಂದ್ರೆ ನಂಗೆ ತುಂಬಾ ಇಷ್ಟ.

ಅಹ್ ಸೇತುವೆ ಮೇಲೆ ರೋಡ್ ಮಾಡಿದ್ದಾರೆ ಎಲ್ಲ ಬಸ್ಸು ಕಾರು ಸ್ಕೂಟರ್ ಎಲ್ಲ ಈ ರೋಡ್ ಮೇಲೆ ಹೋಗ್ಬಹುದು.